ಈ ಚಿತ್ರದಲ್ಲಿ ನೋಡತ್ತಾ ಹೋಗೋದಾದ್ರೆ ಒಂದು ನದಿ ಇದೆ ಹಾಗೆ ಅದಕ್ಕೆ ಚಟ್ಟಂ ಕೂಡ ಕತ್ತ್ಲಾಗಿದೆ.

ಪ್ರತಿಯೊಂದು ನೀರಿನ ಅವಶ್ಯಕತೆನ ಈಡೇರಿಸಕೋಸ್ಕರ ಚಟ್ಟಂನ ಕಟ್ಟಿದ್ದಾರೆ ಅನ್ನಕೋತಿನಿ.

ಇದು ಶಿಮೊಗ್ಗದಲ್ಲಿ ಇರುವಂತಹ ಸಕ್ಕರೆ ಬೆಲ್ಲಾವನ್ನು ಎಲಿಫೆಂಟ್ ಕ್ಯಾಂಪ್ ಈ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ--

ಪ್ರಾಣಿಗಳು ಹಾಗೆ ಜೀವಿಗಳು ವಾಸವಾಗಿರತ್ವ್ ನೀರಿನಲ್ಲಿ ಕೂಡ ತುಂಬಾ ಬಂದೆ ವನ್ಯಜೀವಿಗಳ ಬಗ್ಗೆ ನೀರಿನಲ್ಲಿ ನೋಡೋದಾದ್ರೆ.

ಇವೆಲ್ಲಾ ನೃತ್ಯ ಗಳ ತರನೆ ಇದು ಒಂದು ನೃತ್ಯವಾಗಿದೆ ಈ ನೃತ್ಯವನ್ನು ಕಲಿಯೋಕ್ಕೆ ಪರಿಶ್ರಮ ಹಾಗು ಡೆಡಿಕೇಶನ್ ಅಂತ ಏನ್ ಹೇಳತ್ತರೆ ಅದು ಬೇಕಾಗಿರುತ್ತೆ.

ಯಾವ ರೀತಿ ಅದೆಲ್ಲಾ ಇಜಿ ಆಗಕ್ಕೆ ಕಾರ್ಪೆಂಟರ್ ತುಂಬಾ ಕೆಲ್ಸ ಮಾಡಿರತ್ತರೆ .

ತುಂಬಾ ಕಮ್ಮಿ ಅಳವಿ ಅಂಚಿ ಇರೋದ್ರಿಂದ ಕೋಬ್ರಾ ಒಳಗೆ ಇದೆ.

ಈ ಚಿಕ್ಕದಲ್ಲಿ ನೋಡತ್ತಾ ಹೋದ್ರೆ ದೆ ನದಿ ನದಿಯ ದಂಡೆ ಕಾಣತ್ತಿದೆ ಅದು ತುಂಬಾ ದೂರದಲ್ಲಿ ಹಾಗೆ ಈ ಚಿತ್ರವನ್ನ ಅಹ್ ಬೋಟಿನಿಂದ ತಗದಿರೋವಂತ --

ಇದ್ರಲ್ಲಿ ಇರುವಂತ ಚಿತ್ರಣ ಬಹಳ ಸುಂದರವಾಗಿದೆ ಅಚ್ಚಕ ದಟ್ಟ ಕಾಡಿನ ತುಂಬಿದೆ.

ಇಲ್ಲಿ ಆ ಏನ್ ಗುಡಿ ಪೊಪ್ಪರೆಗಳೆಲ್ಲಾ ಏನಿದೆ ಅದೆಲ್ಲಾ ಮುಳಗಡೆ ಆಗಿದೆ ನೀರಿನಲ್ಲಿ ಅದು ಕೂಡ --

ಈ ಅಹ್ ಮಳೆಗಾಲದಲ್ಲಿ ತುಂಬಾ ಕಡೆ ಇತರ ದೇವಸ್ತಾನಗಳು ಹಾಗೆ ಮನೆಗಳು ಎಲ್ಲಾ ಕೂಡ ನೀರಿನಲ್ಲಿ ಮುಳುಗಡೆ ಆಗುತ್ತೆ.

ಅಲ್ಲಿ ಹಿಂದಗಡೆ ಆಹ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾಣತ್ತಿದೆ ಅಂದ್ರೆ ಹಲವಾರು ಅಹ್ ಬೋಟ್ ಗಳು ಕಾಣತ್ತಿದೆ. ಈ ಮೀನುಗಾರರು ಆ ತಮ್ಮ ಬೋಟ್ ಗಳನ್ನ --

ನಿಲ್ಲುವಂತ ಜಾಗ ಹಾಗೆ ಇದು ಶಿಮೊಗ್ಗ ಗೊವೆರ್ಮೆಂಟ್ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿದೆ.

ಜೊತೆಗೆ ಇಲ್ಲಿ ಹತ್ರದಲ್ಲೆ ಒಂದ ಸಮುದ್ರ ಕೂಡ ಅದಕ್ಕೆ ಅಹ್ ಜೋಯಿನ್ ಆಗಿರುತ್ತೆ.

ತೆಳ್ಳ ಇರೋರು ದಪ್ಪ ಆಗಕೋಸ್ಕರ ಅಥವಾ ಅವ್ರ ಏನ ಪರ್ಸನಲ್ ಇಂಟ್ರೆಸ್ಟ್ ಇಂದ ಫಿಟ್ ನೆಸ್ ಜಿಮ್ ಎಂತಲ್ಲಾ ಮಾಡತ್ತಾ ಹೋ --

ಈ ಚಿತ್ರದಲ್ಲಿ ನೀವ್ ನೋಡತ್ತಿರೋದು ಶಿಮೊಗ್ಗದಲ್ಲಿರುವಂತಹ ಏನು ಲೈನ್ಸ್ ಫಾರ್ ಇದೆ ಅದ್ರ ಚಿತ್ರಣ ಈ ಚಿತ್ರದಲ್ಲಿ ಹುಲಿಗಳು ಆಯ್--

ಏನ್ ಹೇಳೋಣ ಹಸಿವೆ ಅಂತರೆ ಅದನ್ನೆ ಕಾಣಬಹುದು ಎಲ್ಲಾರು ಕೂತಕೊಂಡ ಎಲ್ಲಾರು ನಮಾಜ್ ಮಾಡತ್ತಿರೋದ್ನ್ ಈ ಚಿತ್ರಣದಲ್ಲಿ ನೋಡಬಹುದು.

ಅದ್ರಲ್ಲಿ ಅಹ್ ಅವ್ರ ಅವ್ರದು ಹಿ ಹೇಗಿರುತ್ತೆ ಅಹ್ ಅದನ್ನ ಅವ್ರು ಮಾಡತ್ತ ಮಾಡತ್ತರೆ.

ಅವ್ರ ಕಲಾಕುಶಲಕರ್ಮಿಗಳಿಗೆ ಕೆಲಸ ಕೊಡದಾಗಿರಬಹುದು ಮತ್ತೆ ಅದರ್ ಪ್ರತಿಒಂದು ಫಕ್ಷನ್ ಗ್ರಾಂಡ್ ಆಗಿ ಮಾಡೋದ್ರಿಂದ --